ಇದರಲ್ಲಿ ಜ್ಯೂಸು ಬೊಟಲ್ಸ್ ವಾಟರ್ ಬಾಟೆಲ್ಸ್ --

ಚಿತ್ರವನ್ನು ಸೆರೆ ಹಿಡಿಯಲಾಗಿದೆ ಇದು ಸಂಜೆಯ ದ್ರಶ್ಯವಾಗಿದ್ದ್ದುಅನೇಕ --

ಈ ಹೆಚ್ಚು ಜನರನ್ನು ತನ್ನೆಡೆಗೆ ಸೆಳೆಯುವಂತಿದೆ.

ಇಲ್ ಅನೇಕ ರೀ ಅನೇಕಾರದ ಪಾದ್ರಿಗಳೊಂದಿಗೆ--

ಈ ಜೆರೊಕ್ಸ್ ಸೆಂಟರ್ ನಲ್ಲಿ ಹಾಗು ಅನೇಕ ರೀತಿಯ ಬುಕ್ ಗಳು ಪೆನ್ಗಳು ಹಾಗು --

ರಿಪೇರಿ ಗೆಂದು ಇದರ ಬಿಡಿ ಭಾಗಗಳನ್ನು --

ಈ ಚಿತ್ರವೂ ಬ್ಲರ್ ಆಗಿ ಕಾಣುತ್ತಿದ್ದು.

ಕ್ಲಿಯರ್ ಆಗಿದ್ದು ಅದರ ಮುಂದಿನ ದ್ರಶ್ಯಾವು --

ಬ್ಲರ್ ಆಗಿ ಕಾಣಿಯುತ್ತಿದೆ ಇದು ಎಡಿಟ್ ಮಡಿದ ಫೋಟೋ ಆಗಿದೆ.

ಈ ಚಿತ್ರವೂ ಬ್ರಿಜ್ ನ ಮೇಲೆ ಒಂದು ಆಟೋ ಚಲಿಸುತ್ತಿರುವುದು ನಿಂತಿರುವುದನ್ನು --

ಹಾಗು ಅನೇಕ ರೀತಿಯ ಶಾಪ್ ಗಳ ಹೆಸರನ್ನು ನೀಡಲಾಗಿದೆ.

ಈ ದ್ರಶ್ಯದಲ್ಲಿ ನ್ಯೂ ತಾಜ್ ಹೈರ್ ಸೆಲೂನ್ -

ಇದು ತರಕಾರಿ ಮಾರ್ಕೆಟ್ಟಿನ ದ್ರಶ್ಯವಾಗಿದ್ದು ಇದರಲ್ಲಿ --

ತಮ್ಮ ಹೈರ್ ಕಟ್ ಅನ್ನು ಮಾಡಿಸಲು ಕೂತಿದ್ದರೆ ಮತ್ತೊಬ್ಬರು ಸ್ಪ್ರೇಮ್ ಅವರಿಗೆ --

ಇದು ಹೈರ್ ಸ್ಪಾ ನ ದೃಶ್ಯವಾಗಿದೆ.

ವ್ಯಕ್ತಿಯೊಬ್ಬರು ಬ್ಯಾಂಕಿನ ಮುಂದುಗಡೆ ನಿಂತಿರುವ ದ್ರಶ್ಯ ಹಾಗೂ ಬ್ಯಾಂಕಿನ ಮುಂದೆ --

ಲಾಲಿ ಪಾಪುಗಳು ಬ್ರೆಡ್ ಟೋಸ್ಟ್ --

ಇದರಲ್ಲಿ ರಾ ಧಾರವಾಡದ ರೈಲು ನಿಲ್ದಾಣದ --

ಇದರಲ್ಲಿ ನೋಟೀಸ್ ಬೋರ್ಡ್ ಅನ್ನು --